ಮತ್ತೆ ಈ ಕಾರಿನ ಬಣ್ಣ ಬಿಳಿಯಾಗಿದೆ.

ಮತ್ತೆ ಇಲ್ಲಿ ಮನೆಯನ್ನ ಒರಿಸುವ ಉದ್ದಾನೆ ಬ್ರೆಶು ಗಳು ಇವೆ.

ಕಿಟಕಿಗೆ ಒಂದು ಹಚ್ಚನೆಯ ಪರ್ದ ಹಾಕಲಾಗಿದೆ.

ಅದರ ಮೇಲೆ ಮೊಬೈಲ್ ನಂಬರ್ ಹಾಕಲಾಗಿದೆ.

ಈ ಒಂದು ಹೊಲದಲ್ಲಿ ಅಚ್ಚನೆಯ ಸಸಿಗಳನ್ನ ನೆಡಲಾಗಿದೆ.

ಈ ನದಿಯ ಒಳಗಡೆ ಹತ್ತು ದೋಣಿಗಳು ಇವೆ.

ಈ ಡ್ಯಾಮ್ ಗೆ ಹಲವು ಬಾಗಿಲುಗಳು ಇವೆ.

ಬಿಲ್ಡಿಂಗ್ ನ ಬಣ್ಣ ಬಿಳಿ ಆಗಿದೆ.

ಒಂದು ರಸ್ತೆ ಇದೆ ಒಬ್ಬನು ಮನುಷ್ಯನು ಇದ್ದಾನೆ.

ವಿದ್ಯುತ್ ದೀಪಗಳು ಇವೆ ಮನುಷ್ಯರು ಇದ್ದಾರೆ.

ಈ ಒಂದು ಚಿತ್ರವು ಕಿರಾಣ ಅಂಗಡಿ ಇದೆ.

ಈ ಒಂದು ದೃಶ್ಯದಲ್ಲಿ ಕೆಂಪು ಮಣ್ಣು ಇದೆ.

ಈ ಗುಡಿಯ ಬಣ್ಣ ಅರಿಶಿಣ ಮತ್ತು ಕೆಂಪು ಆಗಿದೆ.

ಈ ಒಂದು ದೃಶ್ಯದಲ್ಲಿ ಪರಿವಾರ ಕಲ್ಯಾಣ ಸಂಸ್ಥಾನ ಪಟ್ನ ಎನ್ನುವಂತ ಸ್ಥಳ ಇದೆ.

ಇದು ಒಂದು ಸೈಯದ್ ಆನ್ಲೈನ್ ಸರ್ವಿಸ್ ಸೆಂಟರ್ ಆಗಿದೆ.

ಇದು ಒಂದು ಶೆಡ್ದು ಇದೆ ಇಲ್ಲಿ ವಿದ್ಯುತ್ ಬಲ್ಬ ಗಳು ಇವೆ.

ಮತ್ತೆ ವಿದ್ಯುತ್ ವೈರ್ ಇವೆ ಮರಗಳು ಇವೆ.